ಎಲ್ಲರಿಗೂ ನಮಸ್ಕಾರ
ಲಿಬ್ರೆ ಆಫೀಸ್ ನಲ್ಲಿ ಡಾಕ್ಯುಮೆಂಟ್ ಅನ್ನು ಎಡಿಟ್ ಮಾಡುವಾಗ ಟ್ರ್ಯಾಕ್ ಬದಲಾಯಿಸುವುದರ ಬಗ್ಗೆ ಇರುವ ಈ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಡಾಕ್ಯುಮೆಂಟ್ ಗಳ ಪರಿಶೀಲನೆಯು ಹೇಗೆ ಆಗುತ್ತವೆ ಎಂಬುದನ್ನು ಕಲಿಯಲಿದ್ದೇವೆ
ನಾವು ರೆಕಾರ್ಡ್ ಚೇಂಜಸ್ ಎಂಬ ವಿಕಲ್ಪದ ಸಹಾಯದಿಂದ ಡಾಕ್ಯುಮೆಂಟ್ ನ ವಿಸ್ತೃತ ಪರಿಶೀಲನೆ ಹಾಗೂ ಪರಿಷ್ಕಾರವನ್ನು ಹೇಗೆ ಮಾಡುವುದೆಂಬುದನ್ನು ಈಗಾಗಲೇ ಇರುವ ಡಾಕ್ಯುಮೆಂಟ್ ಅನ್ನು ತೆರೆದು ವಿವರಿಸುತ್ತೇವೆ
ಈ ವೈಶಿಷ್ಟ್ಯತೆಯ ಬಳಕೆಯಿಂದಾಗಿ ಪರಿಶೀಲಿಸುವಾತ ಟಿಪ್ಪಣಿ ನೀಡಬಹುದು ಟೆಕ್ಸ್ಟ್ ಅನ್ನು ಸೇರಿಸಬಹುದು ಅಲ್ಲಿರುವ ಟೆಕ್ಸ್ಟ್ ಅನ್ನು ಡಿಲೀಟ್ ಅಥವಾ ಬದಲಾಯಿಸಬಹುದು ಹಾಗೂ ಇವೆಲ್ಲವೂ ಆದೇ ಡಾಕ್ಯುಮೆಂಟ್ ನಲ್ಲಿ ಕಾಣಸಿಗುತ್ತವೆ
ಇವುಗಳನ್ನು ಲೇಖಕನು ಸುಲಭವಾಗಿ ನೋಡಬಹುದು ಹಾಗೂ ಆ ಪರಿಷ್ಕಾರವನ್ನು ಸ್ವೀಕರಿಸುವುದಾಗಲಿ ಅಥವಾ ತಿರಸ್ಕರಿಸುವುದಾಗಲೀ ಮಾಡಬಹುದು ಇದರಿಂದಾಗಿ ಎಲ್ಲವನ್ನೂ ಹಲವು ಬಾರಿ ಪರಿಶೀಲಿಸುವ ಕೆಲಸವು ತಪ್ಪುತ್ತದೆ
ಹಾಗೂ ಯಾವಾಗ ಫೈಲ್ ಸೇವ್ ಆಗುತ್ತದೋ ಆಗ ಟಿಪ್ಪಣಿಗಳೂ ರಕ್ಷಿತವಾಗುತ್ತವೆ
ಹಾಗಾಗಿ ಈಗ ನಾವು ಇದನ್ನು ಹೇಗೆ ಮಾಡಬೇಕೆಂದು ಕಲಿಯೋಣ
ಇಲ್ಲಿ ನಾವು ನಮ್ಮ ಆಪರೇಟಿಂಗ್ ಸಿಸ್ಟಮ್ ಆಗಿ ಜಿಎನ್ಯು ಲಿನಕ್ಸ್ ಹಾಗೂ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇವೆ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಈಗಾಗಲೇ ರಕ್ಷಿಸಿದ ಕೆಲವು ಡಾಕ್ಯುಮೆಂಟ್ ಗಳನ್ನು ಉಪಯೋಗಿಸುತ್ತಿದ್ದೇವೆ
ಅವುಗಳು seven reasons to adopt fossಒಡಿಟಿ government support for foss in indiaಒಡಿಟಿ ರೈಟರ್ ಅನ್ನು ಆರಂಭಿಸಲು ಕ್ರಮವಾಗಿ ಅಪ್ಲಿಕೇಶನ್ಸ್ ಆಫೀಸ್ ಲಿಬ್ರಿಆಫಿಸ್ ವ್ರೈಟರ್ ಎಂಬಲ್ಲಿ ಕ್ಲಿಕ್ ಮಾಡಿ
seven reasons to adopt fossಒಡಿಟಿ ಎಂಬುದನ್ನು ತೆರೆಯಿರಿ
ರೆಕಾರ್ಡ್ ಚೇಂಜಸ್ ಎಂಬ ವಿಕಲ್ಪವನ್ನು ಸೆಟ್ ಮಾಡಲು ಕ್ರಮವಾಗಿ ಎಡಿಟ್ ಹಾಗೂ ಚೇಂಜಸ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ರೆಕಾರ್ಡ್ ಎಂಬ ವಿಕಲ್ಪವನ್ನು ಆಯ್ಕೆಮಾಡಿ
ಶೋವ್ ಎಂಬ ವಿಕಲ್ಪವನ್ನೂ ಆಯ್ಕೆ ಮಾಡಿ
ಇದರಿಂದಾಗಿ ಪ್ರತಿಯೊಂದು ಪರಿಷ್ಕಾರವೂ ಕೂಡಾ ದಾಖಲಾಗುತ್ತದೆ
ಡಾಕ್ಯುಮೆಂಟ್ ನಲ್ಲಿ ಎರಡನೇಯ ಅಂಶವನ್ನು ಸೇರಿಸೋಣ
ನಾವು ಎರಡನೇಯ ಅಂಶಕ್ಕೆ ಹೋಗಿ ಲಿನಕ್ಸ್ ಇಸ್ a ವೈರಸ್ ರೆಸಿಸ್ಟೆಂಟ್ ಆಪರೇಟಿಂಗ್ ಸಿಸ್ಟಮ್ ಸಿನ್ಸ್ ಇಚ್ ಯುಸರ್ ಹಾಸ್ a ಡಿಸ್ಟಿಂಕ್ಟ್ ಡಾಟಾ ಸ್ಪೇಸ್ ಆಂಡ್ ಕ್ಯಾನೊಟ್ ಡೈರೆಕ್ಟ್ಲಿ ಆಕ್ಸೆಸ್ ಥೆ ಪ್ರೋಗ್ರಾಮ್ ಫೈಲ್ಸ್ ಎಂದು ಟೈಪ್ ಮಾಡಿ

Enter ಒತ್ತಿ ಇದರಿಂದಾಗಿ ಈಗಾಗಲೇ ಇರುವ ಎರಡನೇಯ ಅಂಶವು ಮೂರನೇಯ ಅಂಶವಾಗುತ್ತದೆ
ಗಮನಿಸಿ ಈಗ ನಾವು ಬರೆದ ಬರಹವು ಬೇರೆ ಬಣ್ಣದಲ್ಲಿದೆ
ಈ ಬರಹದ ಮೇಲೆ ಮೌಸ್ ಅನ್ನು ಇಡಿ
ನೀವು ಸಮಯ ಹಾಗೂ ದಿನಾಂಕದ ಜೊತೆಗೆ Inserted ಶ್ರೀರಂಜನಿ ಎಂಬ ಸಂದೇಶವನ್ನು ಕಾಣುತ್ತೀರಿ
ಇದು ಟಿಪ್ಪಣಿ ಮಾಡಿದವರನ್ನು ಡಾಕ್ಯುಮೆಂಟ್ ನಲ್ಲಿ ಗುರುತಿಸುತ್ತದೆ
ಇಲ್ಲಿ ನಾವು ಲಿಬ್ರೆ ಆಫೀಸ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಯಾವ ಹೆಸರನ್ನು ಕೊಟ್ಟಿರುತ್ತೇವೆಯೋ ಆ ಹೆಸರು ಕಾಣಿಸುತ್ತದೆ
ಮೊದಲನೇ ಸಾಲಿನಲ್ಲಿ ಅವಲೇಬಲ್ ಎಂಬುದರ ಸ್ಪೆಲ್ಲಿಂಗ್ ಅನ್ನು ಸರಿಪಡಿಸಿ
ನೀವು ಪರಿಷ್ಕಾರವನ್ನು ಗುರುತಿಸುತ್ತೀರಿ
ಮೊದಲನೇಯ ಅಂಶದಲ್ಲಿರುವ ಇಟ್ ಕ್ಯಾನ್ ಬೆ ಇನ್ಸ್ಟಾಲ್ಡ್ ಒನ್ ಆಲ್ ಕಂಪ್ಯೂಟರ್ಸ್ ವಿಥೌಟ್ ರೆಸ್ಟ್ರಿಕ್ಷನ್ ಒರ್ ನೀಡಿಂಗ್ ಟಿಒ ಪೇ ಲೈಸೆನ್ಸ್ ಫೀಸ್ ಟಿಒ ವೆಂಡರ್ಸ್ ಎಂಬ ವಾಕ್ಯವನ್ನು ಡಿಲೀಟ್ ಮಾಡಿ
ಗಮನಿಸಿ ಇಲ್ಲಿ ಡಿಲೀಟ್ ಮಾಡಿದ ವಾಕ್ಯವು ಡಿಲೀಟ್ ಆಗಿಲ್ಲ ಬದಲಾಗಿ ಡಿಲೀಟ್ ಮಾಡಲು ಸಲಹೆ ನೀಡುತ್ತಾ ಒಂದು ಗೆರೆಯನ್ನು ಎಳೆದಿರುತ್ತದೆ
ಈಗ ಅದರ ಮೇಲೆ ಕರ್ಸರ್ ಅನ್ನು ಒಯ್ಯಿರಿ ಇಲ್ಲಿ ನಾವು ದಿನಾಂಕ ಹಾಗೂ ಸಮಯದ ಜೊತೆಗೆ ಡಿಲಿಟೆಡ್ Ranjani ಎಂಬ ಸಂದೇಶವನ್ನು ನೋಡುತ್ತೇವೆ
ಹೀಗೆಯೇ ಸೇರಿಸುವುದು ಡೀಲೀಟ್ ಮಾಡುವುದು ಹಾಗೂ ಬದಲಾಯಿಸುವುದರ ಮೂಲಕ ನಾವು ಒಂದು ಡಾಕ್ಯುಮೆಂಟ್ ನಲ್ಲಿ ಪರಿವರ್ತನೆಗಳನ್ನು ಮಾಡಬಹುದು
ಒಂದೇ ಡಾಕ್ಯುಮೆಂಟ್ ಅನ್ನು ಅನೇಕ ಜನರೂ ಕೂಡಾ ಪರಿಷ್ಕರಿಸಬಹುದು
ಲೋ ರೈಟರ್ ಎಂಬುದು ಪ್ರತಿಯೊಂದು ಪರಿಷ್ಕಾರವನ್ನೂ ವಿವಿಧ ಬಣ್ಣಗಳಲ್ಲಿ ತೋರಿಸುತ್ತದೆ ಇದರಿಂದಾಗಿ ಓದುವಾತ ವಿವಿಧ ವಿಮರ್ಶಕರಲ್ಲಿನ ವ್ಯತ್ಯಾಸವನ್ನು ಗುರುತಿಸಬಹುದು
ಪರಿಷ್ಕೃತವಾದ ಬರಹದ ಮೇಲೆ ಕರ್ಸರ್ ಅನ್ನು ಒಯ್ಯುವುದರಿಂದಲೂ ನಾವು ವಿಮರ್ಶಕನ ಹೆಸರನ್ನು ನೋಡಬಹುದು
ನಾನೀಗ ಗುರು ಎನ್ನುವವರಿಂದ ಈಗಾಗಲೇ ಪರಿಷ್ಕರಿಸಲ್ಪಟ್ಟ ಡಾಕ್ಯುಮೆಂಟ್ ಅನ್ನು ತೆರೆದು ಇದನ್ನು ವಿವರಿಸುತ್ತೇನೆ
government support for foss in indiaಒಡಿಟಿ ಎಂಬ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನು ತೆರೆಯಿರಿ
ಈ ಡಾಕ್ಯುಮೆಂಟ್ ನಲ್ಲಿ ನಾವು ಈಗಾಗಲೇ ಮಾಡಿರುವ ಹಲವು ಪರಿಷ್ಕಾರಗಳನ್ನು ನೋಡಬಹುದು
ಅವುಗಳ ಮೇಲೆ ಕರ್ಸರ್ ಒಯ್ಯುವುದರಿಂದ ನಮಗೆ ಈ ಪರಿಷ್ಕಾರವು ಗುರು ಎಂಬುವುವವರಿಂದ ಆಗಿದೆ ಎಂದು ತಿಳಿಯುತ್ತದೆ
ಕೆಳಗೆ ಮತ್ತೊಂದು ಅಂಶವನ್ನು ಹೀಗೆ ಸೇರಿಸಿ ಸಿಡಿಎಸಿ ನಿಕ್ nrc ಫಾಸ್ ಅರೆ ಇನ್ಸ್ಟಿಟ್ಯೂಷನ್ಸ್ ಒಎಫ್ ಗವರ್ನ್ಮೆಂಟ್ ಒಎಫ್ ಇಂಡಿಯಾ ವಿಚ್ ಡೆವಲಪ್ ಆಂಡ್ ಪ್ರೊಮೋಟ್ ಫಾಸ್

ಗಮನಿಸಿ ಗುರು ಎನ್ನುವವರು ಮಾಡಿದ ಪರಿಷ್ಕಾರಗಳ ಬಣ್ಣಕ್ಕಿಂತ ಈಗ ಮಾಡಿದ ಪರಿಷ್ಕಾರದ ಬಣ್ಣವು ಬೇರೆಯಾಗಿದೆ
ಇದರ ಮೇಲೆ ಕರ್ಸರ್ ಒಯ್ಯುವುದರಿಂದ Inserted ರಂಜನಿ ಎಂಬ ಸಂದೇಶವನ್ನು ನಾವು ಕಾಣುತ್ತೇವೆ
ಹೀಗೆ ಒಂದೇ ಡಾಕ್ಯುಮೆಂಟ್ ಅನ್ನು ಹಲವು ವಿಮರ್ಶಕರು ಪರಿಶೀಲಿಸಬಹುದಾಗಿದೆ
ಈ ಡಾಕ್ಯುಮೆಂಟ್ ಅನ್ನು ಸೇವ್ ಮಾಡದೇ ಕ್ಲೋಸ್ ಮಾಡಿ
ಈಗ ನಾವು ಲೇಖಕನು ವಿಮರ್ಶಕನು ಮಾಡಿದ ಪರಿಷ್ಕಾರವನ್ನು ಹೇಗೆ ಸ್ವೀಕರಿಸುತ್ತನೆ ಅಥವಾ ತಿರಸ್ಕರಿಸುತ್ತಾನೆ ಎಂಬುದನ್ನು ನೋಡೋಣ
ಈಗ ನಾನೇ ಲೇಕಖನೆಂದುಕೊಳ್ಳಿ ಮತ್ತು government support for foss in indiaಒಡಿಟಿ ಎಂಬ ಡಾಕ್ಯುಮೆಂಟ್ ನಲ್ಲಿ ಗುರು ಮಾಡಿದ ಪರಿಷ್ಕಾರಗಳನ್ನು ಸ್ವೀಕರಿಸೋಣ ಅಥವಾ ತಿರಸ್ಕರಿಸೋಣ

ಎರಡನೇ ಅಂಶಕ್ಕೆ ಹೋಗಿ ಹಾಗೂ ರೀಸನ್ಸ್ ಎಂಬ ಡೀಲೀಟ್ ಮಾಡಿದ ಟೆಕ್ಸ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ಆಕ್ಸೆಪ್ಟ್ ಚೇಂಜಸ್ ಅನ್ನು ಆಯ್ಕೆ ಮಾಡಿ
ಗಮನಿಸಿ ವಿಮರ್ಶಕನು ಸೂಚಿಸಿದ ಪರಿವರ್ತನೆಯು ಡಿಲೀಟ್ ಆಗಿದೆ
ಸೇರಿಸಿದ ಟೆಕ್ಸ್ಟ್ ಆದ ನೀಡ್ಸ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಆಕ್ಸೆಪ್ಟ್ ಚಂಗೆ ಅನ್ನು ಆಯ್ಕೆ ಮಾಡಿ
ಗಮನಿಸಿ ವಿಮರ್ಶಕನು ಸೂಚಿಸಿದ ಪರಿವರ್ತನೆಯು ಸಾಮಾನ್ಯ ಟೆಕ್ಸ್ಟ್ ಆಗಿ ಪರಿವರ್ತನೆಗೊಂಡಿದೆ
ಹೀಗೆ ಲೇಖಕನು ವಿಮರ್ಶಕನು ಸೂಚಿಸಿದ ಪರಿಷ್ಕಾರಗಳನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ
ಮೊದಲನೇ ಅಂಶಕ್ಕೆ ಹೋಗಿ ಹಾಗೂ ಡಿಲೀಟ್ ಮಾಡಿದ ಥೆ ಒಪನೊಫೈಸ್ ಡಾಕ್ಯುಮೆಂಟ್ ಸ್ಟ್ಯಾಂಡರ್ಡ್ ಹಾಸ್ ಬೀನ್ ನೋಟಿಫೈಡ್ ಅಂಡರ್ ಥಿಸ್ ಪಾಲಿಸಿ ಎಂಬ ಟೆಕ್ಸ್ಟ್ ನ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ರಿಜೆಕ್ಟ್ ಚಂಗೆ ಅನ್ನು ಆಯ್ಕೆ ಮಾಡಿ
ಇದರಿಂದಾಗಿ ಆ ಟೆಕ್ಸ್ಟ್ ಸಾಮಾನ್ಯ ಟೆಕ್ಸ್ಟ್ ಆಗುತ್ತದೆ
ಅಂದರೆ ವಿಮರ್ಶಕನು ಸೂಚಿಸಿದ ಪರಿವರ್ತನೆಯು ಲೇಖಕನಿಂದ ತಿರಸ್ಕೃತವಾಗಿದೆ ಎಂದರ್ಥ
ಐದನೇಯ ಅಂಶಕ್ಕೆ ಹೋಗಿ ಅಲ್ಲಿ ಗವರ್ನ್ಮೆಂಟ್ ಸ್ಕೂಲ್ಸ್ ಇನ್ ಥೀಸ್ ಸ್ಟೇಟ್ಸ್ ಆಂಡ್ ಇನ್ ಒರಿಸ್ಸಾ ಕರ್ನಾಟಕ ಆಂಡ್ ತಮಿಲ್ ನಾಡು ಲರ್ನ್ ಲಿನಕ್ಸ್ ಎಂಬ ವಾಕ್ಯದ ಮೇಲೆ ರೈಟ್ ಕ್ಲಿಕ್ ಮಾಡಿ ಹಾಗೂ ಅಲ್ಲಿ ರಿಜೆಕ್ಟ್ ಚಂಗೆ ಎಂಬುದನ್ನು ಆಯ್ಕೆಮಾಡಿ
ಇದರಿಂದಾಗಿ ವಿಮರ್ಶಕನು ಸೇರಿಸಿದ್ದ ವಾಕ್ಯವು ಡಿಲೀಟ್ ಆಗುತ್ತದೆ
ಹೀಗೆ ಲೇಖಕನು ವಿಮರ್ಶಕನು ಸೂಚಿಸಿದ ಪ್ರತಿಯೊಂದು ಪರಿಷ್ಕಾರಗಳನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದಾಗಿದೆ
ಕೊನೆಯಲ್ಲಿ ಎಲ್ಲ ಬದಲಾವಣೆಗಳನ್ನು ಸ್ವೀಕರಿಸಿಯೋ ತಿರಸ್ಕರಿಸಿಯೋ ಆದಮೇಲೆ ನಾವು ಕ್ರಮವಾಗಿ ಎಡಿಟ್ ಹಾಗೂ ಚೇಂಜಸ್ ಎಂಬಲ್ಲಿಗೆ ಹೋಗಿ ಅಲ್ಲಿ ರೆಕಾರ್ಡ್ ಮತ್ತು ಶೋವ್ ಇವುಗಳೆರಡಕ್ಕೂ ಹಾಕಿರುವ ಗುರುತುಗಳನ್ನು ತೆಗೆಯಬೇಕು
ಯಾವಾಗ ಗುರುತನ್ನು ತೆಗೆಯುತ್ತೇವೆಯೋ ಆಗ ಮುಂದಿನ ಯಾವುದೇ ಪರಿಷ್ಕಾರಗಳು ಪ್ರತ್ಯೇಕವಾಗಿ ಕಾಣಿಸುವುದಿಲ್ಲ
ಎಲ್ಲಾ ಬದಲಾವಣೆಗಳನ್ನು ಪರಿಶೀಲಿಸಿದ ಮೇಲೆ ಫೈಲ್ ಅನ್ನು ಸೇವ್ ಮಾಡಿ
ಇದರಿಂದಾಗಿ ವಿಮರ್ಶಕನ ಎಲ್ಲಾ ಟಿಪ್ಪಣಿಗಳು ಡಾಕ್ಯುಮೆಂಟ್ ನಲ್ಲಿ ಅನ್ವಯಿಸುತ್ತವೆ
ಇಲ್ಲಿಗೆ ನಾವೀಗ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಕೊನೆಯಲ್ಲಿ ಅಸೈನ್ಮೆಂಟ್
ಒಂದು ಡಾಕ್ಯುಮೆಂಟ್ ಅನ್ನು ತೆರೆದು ಅಲ್ಲಿ ರೆಕಾರ್ಡ್ ಚೇಂಜಸ್ ಮೋಡ್ ನಲ್ಲಿ ಸ್ಪೆಲ್ಲಿಂಗ್ ತಪ್ಪುಗಳನ್ನು ಸರಿಪಡಿಸಿ
ನಾನಿಲ್ಲಿ ಈಗಾಗಲೇ ಅಸೈನ್ಮೆಂಟ್ ಅನ್ನು ತಯಾರಿಸಿದ್ದೇನೆ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೋ ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು|